ಬಲೂನ್ಸ್ ಕೂಡ ಇದಾವೆ ಹಾಗೆ ಹೂವಿನ ಹಾರ ಕೂಡ ಇದೆ ಅಲ್ಲಿ.

ಇದು ಒಂದು ಶಾಲೆದೆ ನೋಡ್ಲಿಕೆ ತುಂಬ ಚನ್ನಾಗಿ ಕಾಣಿಸುತ್ತಿದೆ.

ಹಾಗೆ ಲೈಟಿಂಗ್ಸ್ ಕೂಡ ಇದ್ದಾವ ಹಾಗೆ ಇಲ್ಲಿ ಸೆಲ್ಫ್ ಗಳಲ್ಲಿ ಸೆಲ್ಫ್ ಗಳು ಕೂಡ ಇದ್ದಾವೆ.

ಹಾಗೆ ಪಕ್ಕದಲ್ಲಿ ಒಂದು ಶೆಟರ್ ಗೇಟ್ ಕೂಡ ಇದೆ.

ಮತ್ತ್ ಕತ್ ಹ್ಮ್ಮ್ ಚಾಕು ಕೂಡಾ ಇದೆ ಹೊಸಾ ಐಟಮ್ ಇದೆ.

ಹಾಗೆ ಪಕ್ಕದಲ್ಲಿ ಒಂದು ಬಿಲ್ಡಂಗ್ ಕೂಡ ಕಾಣಿಸುತ್ತಿದೆ ಹಾಗೆ ಅಲ್ಲಿ ನಾಲ್ಕೈದು ಬೈಕ್ ಗಳ್ ಕೂಡ ಇದ್ದಾವೆ.

ಇದು ಒಂದು ದೊಡ್ಡದಾದ ಕಮಾನ್ ಇದೆ ಹಾಗೆ ಪಕ್ಕದಲ್ಲೇ ಒಂದು ಲೈಟಿನ್ ಕಂಬ ಕೂಡ ಇದೆ.

ಇದು ಒಂದು ಅಂಗಡಿ ಇದೆ ಎ ಸ್ಟಾರ್ ಅಂತ ಬ್ಯಾನರ್ ಹಾಕಿದ್ದಾರೆ ಹಾಗೆ ಕೆಳಗಡೆ ಎರಡು ಅಂಗಡಿಗಳು ಓಪನ್ ಇದ್ದಾವೆ ಲೈಟ್ ಕೂಡ ಇದ್ದಾವೆ ಹಾಗೇ ಇಲ್ಲಿ ಒಬ್--

ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಟೆಂಗಿನ ಅ ಗಿಡ ಕೂಡ ಇದೆ ಹಾಗೆ ಇಲ್ಲಿ ಮೂರು ನಾಲ್ಕು--

ಹಾಗೆ ಅಲ್ಲಿ ಮ ಸೈಡಿಗ್ ಕೂಡ ಬಹಳಷ್ಟು ಪೇಪರ್ಸ್ ಇದ್ದಾವೆ.

ಹಾಗೆ ಅಲ್ಲಿ ಕಬ್ಬಿಣದ ಬ್ಯಾನರ್ ಕೂಡ ಹಾಕಿದ್ದಾರೆ ಹಾಗೆ ಅಲ್ಲಿ ಜಂಡ ಕೂಡ ಹಚ್ಚಿದ್ದಾರೆ.

ಡಿ ಹೆಸರು ನ್ಯೂ ಸೂಪರ್ ವೆಜಿಟೇಬಲ್ ಶಾಪ್ ಆಲ್ ಮ್ಯಾರೇಜ್ ಓರ್ ಎನಿ ಫಂಕ್ಷನ್ ಆರ್ಡರ್ ವಿಲ್ ಬಿ ಅಂಡರ್ ಟೇಕ್ ಅಂತ ಬರೆದಿದ್ದಾರೆ ಬ್ಯಾನರ್ ಮೇಲೆ.

ಮೆಡಿಕಲ್ ಒಳಗಡೆ ಎರಡು ದೇವರ ಫೋಟೊ ಗಳಿದವೆ.

ಬಾಡಿ ಲೋಷನ್ ಪೌಡರ್ ಟ್ಯಾಬ್ಲೆಟ್ಸ್ ಹಲವಾರು ಸಾಮಾನ್ಗಳು ಇಕ್ಕಿದಾರೆ ಅಲ್ಲಿ.

ಹಾಗೆ ಇಲ್ಲಿ ವಯರ್ ಕೂಡ ಕಾಣುತ್ತಿದೆ.

ಹಾಗೆ ಹೊರಗಡೆ ಎರಡು ಬೈಕ್ ಗಳು ನಿಂತಿದ್ದಾವೆ.

ಹಾಗೆ ಇಲ್ಲಿ ಬಹಳಷ್ಟು ಗಿಡಗಳು ಕೂಡ ಇದ್ದಾವೆ ಅಲ್ಲಿ ಒಂದ್ ಹುಡುಗ ಒಂದ್ ಹುಡುಗಿ ಕೂಡ ನಿಂತಿದ್ದಾರೆ.